ಇದು ಒಂದು ದೊಡ್ಡದಾದ ಬಂಡೆ ಕಳ್ಲಗಲ್ಲೆಲ್ಲ ಇಲ್ಲಿ ಇದಾವೆ. ಮತ್ತು ಬಂಡೆ ಕಲ್ಲಿನ ಸಂದಿಯಲ್ಲಿ ತುಂಬಾ ಜನ ಅದ್ರೊಳ ಸಂದಿ ಬರ್ತಾ ಇದಾರೆ.

ಇದು ಒಂದು ದೊಡ್ಡದಾದ ಬಂಡೆ ಕಲ್ಲನ್ನು ಹಿಡ್ಕೊಂಡಿದಾರೆ.ಒಬ್ರು ಕೂಡ ನಿಂತಿದಾರೆ ಬೆಳಕು ಕೂಡ ಬರ್ತಿದೆ ಸಣ್ಣಕೆ --

ಇದು ಒಂದು ಸನ್ನಡದ್ ಫುಕ್ಷನ್ ಆಗಿದೆ ಇಲ್ಲಿ ಒಬ್ರು--